ಚೈರ್ನಲ್ಲಿ ತುಂಬಾ ಸ್ವಲ್ಪ ಜನ ಕುಳಿತುಕೊಂಡಿದ್ದಾರೆ ಇಲ್ಲಿ ಹುಡುಗ-ಹುಡುಗಿಯ ಹೆಸರು ನೇಮ್ ಬೋರ್ಡ್ ನ್ನು ಕೂಡ ಮಂಟಪದ ಮೇಲ್ಭಾಗದಲ್ಲಿ ಹಾಕಿದ್ದಾರೆ. ನೋಡೋಕ್ ಕೂಡ ತುಂಬಾ ದೊಡ್ಡದಾದ ಮದುವೆ ಮನೆ ಇದಾಗಿದೆ.

ಇದು ಒಂದು ಆಫೀಸ್ ಆಗಿದ್ದು ನೋಡೋಕೆ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲಾ ಮರ ಗಿಡಗಳು ಮತ್ತು ಇಲ್ಲಿ ವೆಹಿಕಲ್ಗಳನ್ನು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ ಒಂದ್ ಕಾರ್ ಕೂಡ ನಿಂತಿದೆ. ಒಂದೆರಡು ಜನ ನಡ್ಕೊಂಡ್ ಹೋಗ್ತಾ ಇದಾರೆ ಬೆಟ್ಟ-ಗುಡ್ಡಗಳು ಕೂಡ ಇದಾವೆ.

ಇಲ್ಲಿ ತುಂಬಾ ಜನ ಬಂದುಬಿಟ್ಟು ಅವರಿಗೆ ಬೇಕಾದಂತ ಬಟ್ಟೆಗಳನ್ನು ತಗೊಂಡುಹೋಗುತ್ತಾರೆ. ಈಕಡೆ ಒಂದೇ ಮಳಿಗೆಯಲ್ಲಿ ತುಂಬಾ ರೀತಿಯ ಬಟ್ಟೆಗಳು ಇದಾವೆ .

ಇನ್ನು ಮದುವೆ ತಯಾರಿ ಪ್ರಾರಂಭವಾಗಿಲ್ಲ ಆ ಎಲ್ಲ ಡೆಕೋರೇಷನ್ ಎಲ್ಲ ಪ್ರಿಪೇರ್ ಆಗಿದೆ.